ಹಾಗು ಸ್ವಲ್ಪ ಬಟ್ಟೆಗಳು ಅಲ್ಲಲ್ಲಿ ಅಟಕಿಸಿದ್ದಾರೆ ಮೇಲುಗಡೆ.

ಅಲ್ಲಿ ತೂಗಕ್ಕೆ ಮಷೀನ್ ಕೂಡ ಇದೆ.

ಮತ್ತು ಅಲ್ಲಿ ಒಂದು ಚೇರು ಇದೆ.

ಇದು ಒಂದು ಕೃಷ್ಣನ ಮೂರ್ತಿ ವಿದೆ.

ಇಲ್ಲಿ ಸೆಲ್ಫು ಗಳಲ್ಲಿ ಬಹಳಷ್ಟು ನಿರ್ಮಾ ಸಾಬನ್ ಇಟ್ಟಿದ್ದಾರೆ .

ಅಲ್ಲಲ್ಲಿಯೂ ಮೂರರಿಂದ ನಾಲ್ಕು ಬೈಕುಗಳು ನಿಂತಿವೆ.

ಇದು ಒಂದು ಬುಕ್ ಸ್ಟಾಲ್ ಇದೆ.

ಹಾಗು ಅಲ್ಲಿ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಇದು ಒಂದು ತ್ರಿವೇಣಿ ಸಾರಿಸ್ ಇದೆ.

ಹಾಗು ಒಂದು ಸೈಡಲ್ಲಿ ಬ್ಲೂ ಕಲರ್ ಅದ ಮ್ಯಾಟ್ ಹಾಕಿದ್ದಾರೆ.

ಹಾಗೂ ಅಲ್ಲಲ್ಲಿಯೂ ಮೇಲುಗಡೆ ರೆಡ್ ಪಿಂಕ್ ಬ್ಲೂ ಗ್ರೀನ್ ನ ನಂತಹ ಅಲ್ಲಿಯು ಅವರ ಉರ್ದು ಅಕ್ಷರನಲ್ಲಿ ಬರೆದಿದ್ದಾರೆ.

ದೇ ಹಾಗು ಇಲ್ಲಿ ಪಿಂಕ ಹಾಗು ವೈಟ್ ಕಲರ್ ಅಂತ ಕೂಡ ತಯಾರಿಸಿದ್ದ--

ಇದು ಒಂದು ಸಪ್ನ ಇಂಟರ್ನ್ಯಾಷನಲ್ ಕಮತ್ ಹೋಟೆಲ್ ಇದೆ.

ಹಾಗು ಒಬ್ಬ ಹೆಣ್ಣುಮಗಳು ಬಿಲ್ಡಿಂಗಿನ ಮೇಲೆ ನಿಂತಿದ್ದಾಳೆ.

ಇದು ಒಂದು ಬೆಡ್ ರೂಮ್ ಇದೆ.

ಹಾಗು ಅದರ ಸುತ್ತಮುತ್ತ ಸ್ವಲ್ಪ ಜಾಗಾವಿದೆ.

ಅಲ್ಲಿ ವಿವಿಧ ರೀತಿಯ ಬಣ್ಣದ ಬಲುನ್ ಇವೆ.

ಆಗು ಅಲ್ಲಿ ಬೈಕಿನ ಮೇಲೆಯೂ ಅಂಗಿಯು ಇಟ್ಟಿದ್ದಾರೆ.

ಹಾಗೂ ಅಲ್ಲಿ ಇಬ್ಬರು ಮನುಷ್ಯರು ದೋಣಿಯ ಮೇಲೆ ನಿಂತಿದ್ದಾರೆ.

ಬಿಲ್ಡಿಂಗಕ್ಕೆ ವಿವಿಧ ತರಹದ ಬಣ್ಣ ಹೊಡೆದಿದ್ದಾರೆ.

ಹಾಗು ಆಟೋ ವದ್ ಬಳಿ ಒಬ್ಬ ಮನುಷ್ಯನು ಸಹ ನಿಂತಿದ್ದಾನೆ.

ಇಲ್ಲಿ ಸಣ್ಣ ಮಕ್ಕಳ ಆಟವಾಡುವ ಸಾಮಾನುಗಳನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಮಕ್ಕಳ ಆಡುವ ಆಟ ಕೂಡ ಇವೆ.